ಬಿಲ್ಡಿಂಗ್ ಇದೆ ನೋಡಿ ಎದುರದೋ ಆಫೀಸ್ ಬಿಲ್ಡಿಂಗ್ ಅದೇ ಇದು ನೋಡ್ರಿ ಪೈಂಟೀಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಾಕಲೇಟ್ ಕಲರ್ ವಿಥ್ ವೈಟ್ ಕಲರ್ ಮಿಕ್ಸಿಂಗ್ ಇದೆ--

ಕೇಸರಿ ಪಡೆ ಮುಂದೆ ಬಾವುಟ ಹಾರ್ಲಿ ಕತ್ತದ ಧ್ವಜ ಹಾರ್ಲಿ ಕತ್ತದ ಪೂರ್ತಿ ಲೈಟಿಂಗ್ ಅನ್ನ ಡೆಕೋರೇಟ್ ಮಾಡಿದ್ದಾರೆ ಇದ್ದಕ್ಕ.